ನದಿಯ ಮೇಲೆ ಹಸಿರು ಚಿಲ್ಲಿದ ಹಸಿರು ವಾತಾವರಣ ಹಾಗು ಮೊಡ-ಮೋಡಗಳ ವೈಯಾರ ನೋಡಲು ಮನಸ್ಸಿಗೆ ಮುದ ನೀಡುತವೆ.

ಮೂಡದ ಮೂಡ್ ಕವಿದ ವಾತಾವರಣದಲ್ಲಿ ನದಿ ತೀರದಲ್ಲಿ ಒಂದು ವಿಹಂಗಮ ನೋಟ್ ಮೂಡದ --

ಮೂಡದ ಪ್ರತಿ ಬಿಂಬವು ನದಿಯ ನದಿಯ ಮೇಲೆ ಬಿದ್ದಾಗ ನದಿ ಹೇಗೆ ತನ್ನ ಪ್ರತಿ ಬಿಂಬವು ಚಲಿಸೋ --

ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಹಾಗೂ ಕಟ್ಟಡ ಯಾವ ರೀತಿಯಲ್ಲಿದೆ ವಾತಾವರಣ ಸುತ್ತಲಿನ ವಾತಾವರಣದಲ್ಲಿ ಹೇಗೆ ಮರ ಗಿಡಗಳನ್ನು ಬೆಳೆಸಿದ್ದಾರೆ ಎಂಬುದನ್ನು ಕೂಡ ನೀವು ನೋಡಬಹುದು .

ಹಾಗು ಇಲ್ಲಿ ಇರುವ ಒಬ್ಬ ಅಹ್ ಸುಭಾಷ್ ಚಂದ್ರ್ ಬೋಸ್ ತರ ಪ್ರತಿಮೆ ಮತ್ತು ಪಟ್ಟಡ್ ಕಟ್ಟಡದ ಹೂ ಬಣ್ಣವನ್ನು ನೀವು --

ಕಾಣುತ್ತಿರುಯುದು ಬಂಡೆಗಳು ಬಂಡೆಗಳ ಮದ್ದೆದಲ್ಲಿ ಹಸುರಿನ ವಯ್ಯಾರೆಯನ್ನು ನೀವು ನೋಡಬಹುದು ನದಿ ತಿ ಸಂಜೆಯ ವೇಳೆ ನದಿ ತೀರದ ಒಂದು ನೋಟವನ್ನು ಛಾಯಾಗ್ರಾಹಕ ಸೆರೆ ಹಿಡಿದಿದ್ದಾನೆ.

ಕರ್ನಾಟಕದ ಒನ್ ಕಚೇರಿ ಈ ಕಚೇರಿಯಲ್ಲಿ ನೀವು ಯಾವುದೇ ರೀತಿಯ ಸೌಲಭ್ಯಗಳು ಲೈಕ್ ಜನನ ಮರಣ ಪ್ರಮಾಣ ಪತ್ರ ಆಧಾರ್ ನೋಂದನ ಅಸ್ತಿ ನೋಂದನ.

ಇದು ವಿದ್ಯಾನ್ ವಿದ್ಯಾರ್ಥಿ ಗಳು ಸಂಶೋಧನೆ ಗಾಗಿ ಬಡಸುತ್ತಾರೆ ಈ ಚಿತ್ರದಲ್ಲಿ ಜೀವಿಗಳನ್ನು ನೋಡ ಬಹುದು ಜಲ ಚರ್ ಜೀವಿಗಳು.